ಒಂದು ಬಸ್ ಸ್ಟಾಂಡ್ ಇದೆ ಬಸ್ ಸ್ಟಾಂಡ್ ಅಲಿ ಹಲವಾರು ಬಸ್ಸುಗಳು ನಿಂತುಕೊಂಡಿದೆ ಸೈಡಿನಲ್ಲಿ ದ್ವಿಚಕ್ರ ವಾಹನಗಳು ನಿಲ್ಲಲು ನಿಲ್ದಾಣ ಮಾಡಿದ್ದಾರೆ.

ಒಂದು ದೊಡ್ಡ ಕಟ್ಟಡ ಇದೆ. ಪ್ರಾರ್ಥನಾ ಪಿಯು ಸೈನ್ಸ್ ಕಾಲೇಜ್ ಕಟ್ಟಡವಿದೆ. ಅಲ್ಲಿ ವ್ಯಕ್ತಿಗಳಿದ್ದಾರೆ ಮತ್ತು ಹಲವಾರು ಬೈಕ್ ಗಳಿವೆ.

ಒಂದು ದೊಡ್ಡದ ಸಮುದ್ರ ತರ ಇರೋ ಒಂದು ಕೆರೆ ಇದೆ. ಕೆರೆಯಲ್ಲಿ ಅಲೆಗಳಿವೆ ಅಲೆಗಳಲ್ಲಿ ಹಲವಾರು ಪಕ್ಷಿಗಳಿವೆ ಮತ್ತು ಸುತ್ತ ಗಿಡಗಳು ಗಂಟಿಗಳು ತುಂಬಿಕೊಂಡಿದೆ.

ಒಂದು ಸುಂದರವಾದ ಭವನವಿದೆ ಆ ಭವನದಲ್ಲಿ ಸುತ್ತಲು ಒಂದು ಪಡದೆ ತರ ಗೋಡೆ ಇದೆ ಮತ್ತು ಬ್ಲಾಕ್ ಅಲ್ಲಿ ಬಟ್ಟೆಗಳು ಕೂಡಿಕೊಂಡಿವೆ ಮತ್ತು --

ಸೈಡಲ್ಲಿ ಕಲ್ಲುಗಳಿಂದ ಕೂಡಿದಂತ ಸೇತುವೆ ಮತ್ತು ಗಿಡಗಂಟೆಗಳು ಇವೆ ಸೈಡಲ್ಲಿ ಇದ್ದಾವೆ.

ಒಂದು ಜನ ಬೋರ್ಡ್ ಇದೆ ಬೋರ್ಡ್ ಹಿಂದಗಡೆ ಗಡ ಗಿಡಗಳು ತುಂಬಿಕೊಂಡಿವೆ ಸೈಡಲ್ ಐಸ್ ಕ್ರೀಮ್ ಅಂಗಡಿ ಇದೆ. ಒಬ್ಬ ವ್ಯಕ್ತಿಯು ಪದಾರ್ಥ ಮಾಡುತಿದ್ದಾನೆ ಮತ್ತು ಹಿಂದ್ಗಡೆ ಎಲ್ಲಾ ಹಿಂದ್ಗಡೆ ಎಲ್ಲ ಗಿಡಗಳಿವೆ ಮತ್ತು ಹಿಂದ್ಗಡೆ ವೈಟ್ ಆಗಿರೋ ಸೂರ್ಯನ ಕಿರಣಗಳಿವೆ.

ಒಂದು ಬುದ್ಧನ ಮೂರ್ತಿ ಇದೆ ಬಿಳಿ ಬಿಳಿ ಬಣ್ಣದ ಮೂರ್ತಿ ಇದೆ ಮುಂದ್ಗಡೆ ಒಂದು ಫೋಟೋ ಇದೆ.